ಇನ್ನು ಈ ಥರ ಎಲ್ಲಾರಿಗೂ ಐತೆ ಹೀಗೆ ಎಲ್ಲ ಮಾಡಬೇಕು ಈ ರೀತಿ ಆರೋಗ್ಯಕೆ ಒಳ್ಳೇದು --

ಅದ್ರ ಅಲ್ಲಿಂದ ಕಾಲ್ ಜಾರ್ ಬಿದ್ರಾ ಅಪಾಯ ಉಸಾರಾಗ್ ನೋಡ್ಕಂಡ್ ಏರ್ಬೇಕು.

ಇದು ಮದುವೆ ಮಂಟಪ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಜನ ಸಾವಿರಾರು ಜನ ಸೇರ್ತಾರಾ ಅಲ್ಲಿ ಡೆಕೋರೇಷನ್ ಮಾಡಿರ್ತರ್ ಅಲ ಅಲ್ಲಿ ಹೆಣ್ಣು-ಗಂಡು ಕೂರ್ಸಿರ್ತರ.

ಓದೋವರೆಲ್ಲ ಅಲ್ಲೇ ತಕೋಬಹುದು ಮಕ್ಕಳುಗಳಿಗೆ ಎಲ್ಲ ಅನುಕೂಲಾಗಿದೆ ಇಲ್ಲಿ.

ಪ್ಲಾಸ್ಟ್ರಿಂಗ್ ಮಾಡುದ್ರ ಮನೆ ಪ್ಲಾಸ್ಟ್ರಿಂಗ್ ಮಾಡಿ ಅದುಕ್ಕ ಸುಣ್ಣ ಬಣ್ಣ ಹೊಡದು ಪೈಂಟ್ ಮಾಡ್ರಿ ಚನ್ನಾಗ್ ಇಟ್ಕೊಂಡರೆ ಚನ್ನಾಗ್ ಇರುತ್ತ.

ಅದುನ್ನ ನೀಟಾ ಗಿ ಇಟ್ಕೋಬೇಕು ಅಲ್ಲಿ ಬಸ್ ಗಳು ಒಂದಕೊಂದು ನಿಲ್ಲುಸ್ಬೇಕಾದರೆ ಜನರು ಮಧ್ಯ ಮಧ್ಯ ಓಡಾಡಬಾರದು.

ಸೇರ್ಬೇಕಾದ್ ಸ್ಥಳಾನ ಸುರಕ್ಷಿತವಾಗಿ ಸೇರ್ಬೇಕು ರೈಲ್ ಲಿ.

ಯಾಕಂದ್ರೆ ಜಾರಿ ಬಿದ್ರೆ ತುಂಬಾ ಕಷ್ಟ ಅದ್ರಿಂದ ಸೇತುವೆ ಮೇಲೆ ತಿರ್ಗಾಡಬಹುದು ಅದು ಇರೋದ್ರಿಂದ ಜನಗಳಿಗೆ ಅನುಕೂಲ.